ಸಣ್ಣ ಸಣ್ಣ ವ್ಯಕ್ತಿಗಳು ಸಣ್ಣ ಸಣ್ಣ ಪುಟ್ಟ--

ತನಗೆ ಆ ವ್ಯಕ್ತಿಯು ಆ ವ್ಯಕ್ತಿಯು ಬಿಳಿ ಶರ್ಟ್ ದರಸಿದ್ದಾನೆ ಮತ್ತು ಬ್ಯಾಗ್ ಹಾಕಿದಾನೆ ಇನಸಟ೯ ಮಾಡಿದ್ದಾನೆ ಮತ್ತು ಶೂಸ್ ದರಸಿದ್ ಜೀನ್ಸ್ ಪ್ಯಾಂಟ್ ಹಾಕಿ ಪೋ --

ಕ್ಯಾಸ್ಟ್ರೋಲ್ ಎಂಬ ಆಯಿಲ್ ಅನ್ನು ಇದೆ ಮತ್ತು ಕೆಂಪು ಬಣ್ಣದ ಆಯಿಲ್ ಇದೆ ಮತ್ತು ಬಿಳಿ ಬಣ್ಣದ ಆಯಿಲ್ ಇದೆ.

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಸಣ್ಣ ಪುಟ್ಟ ಮಕ್ಕಳು ಆಡುವಂತಹ ರೂಮ್ ಆಗಿದ್ದು ಇಲ್ಲಿ ಸಣ್ಣ ಸಣ್ಣ ಗಾಡಿಗ --

ಸ್ಕೂಲಿನ ಹೆಡ್ ಲೈನ್ ಬರೆದಿದ್ದಾರೆ ಅದೆ--

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿದ್ದಾ--

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಶಿರಡಿ ಸಾಯಿ ಬಾಬಾನ ಮೂರ್ತಿಗಳಿವೆ ಇದು ಒಂದು ನಡಿವೆ ಶಿರಡಿ ಸಾಯಿ ಬಾಬಾನ ಮೂರ್ತಿ ಇದೆ.

ಮತ್ತು ಇಲ್ಲಿ ದೂರದಲ್ಲಿ ನೋಡಿದರೆ ಕಾಂಪೌಂಡ್ ಕಾಣಿಸು--

ಗ್ಲಾಸಿಗೆ ಬಾಯ್ಸ್ ಡ್ರೆಸ್ ಅಂಡ್ ಲೇಡೀಸ್ ಡ್ರೆಸ್ ಅನ್ನು ಅಂಟಿಸಿದ್ದಾರೆ ಮತ್ತು ಇದು ಒಂದು ಶಾಪ್ ಆಗಿದ್--

ಬ್ರಿಡ್ಜ್ ನ ಮೇಲೆ ಹತ್ತಲು ಮೆಟ್ಟಿಲುಗಳಿವೆ ಅದೇ ತರನಾಗಿ ಇಲ್ಲಿ ಅ ಮೂರು ಕಾಟಗಳಿವೆ.

ವಾಟರ್ ಬಾಟಲ್ ಇದೆ ಅದೇ ತರನಾಗಿ ಇಲ್ಲಿ ಸೆಲ್ಫ್ ಗಳ ಮೇಲೆ ಆರ್ ಸಿ ಗಳಿವೆ ಅದೇ ತರನಾಗಿ ಕೋಕೋ ಕೋಲಾ ಇದೆ.